ಅಥವಾ ಅಮೌಂಟ್ ಅಲ್ಲಿ ಎಷ್ಟು ಬ್ಲ್ಯಾನ್ಸ್ ಇದೆ ಅಂತನು ತಿಳುಕುಳುದ್ದಕುಸ್ಕರನು ಹೂಗತಾರೆ. ಅಲ್ಲಿ ಹೋದಾಗ ಒಂದುದ್ಸಲ ಕಿಯೂ ಕೂಡ ನಿಂತ್ಕೊಳಬೇಕಾಗುತ್ತೆ. ಯಾಕಂದ್ರೆ ತುಂಬ ಜನ ಅಮೌಂಟ್ ಅನ್ನ ಬಿಡೂಸ್ಕೂಳುದಕ್ಕೆ ಬಂದಿರ್ತಾರೆ .